ಹೀಗೆ ಈಚೆ ಇಂದ ಹೋಗಿ ಈಚೆ ಇಂದ ಬಂದದ್ದು.

road ಎಲ್ಲ.

ಹ್ಮ್ ಈ ಸಲಿ ಈ ವರ್ಷದಲ್ಲಿ ಈಗ ಸದ್ಯಕ್ಕೆ next month ಹೋಗ್ಬೇಕುಂತ ಉಂಟು travel ಮಾಡ್ಬೇಕುಂತ.

ಈಗ friends ಸಿಗುದು ಸ್ವಲ್ಪ ಕಷ್ಟ ಅಲ್ಲ?

ಹೌದು ಎಲ್ಲ ಅವರವರ .

ಅಲ್ಲಿಯೆಲ್ಲ ಹೋಗ್ಬೇಕು ಆಚೆ ನಮ್ಮ Uttara Karnataka ಆಚೆ Shivamogga, Belagavi, Dharwad ಅಲ್ಲೆಲ್ಲ ಹೋಗ್ಬೇಕು ಅಲ್ಲಿನ ಇತಿಹಾಸ ಎಲ್ಲ ಗೊತ್ತಾಗ್ತದೆ.

ಅಲ್ಲಿಗೆ Beluru Halebeedu ಕೂಡ ಹೋಗಿದ್ದೆ recent ಆಗಿ.

ಆಗ ಮರ್ತೊಗಿತ್ತು ಈಗ ಹೊಸತ್ತು ಈಗ ಅರ್ತ ಆಗ್ತದೆ ಅದು ಎಂತ ಅಂತ.

ಕೆತ್ತ್~ ಕೆತ್ತನೆಗಳೆಲ್ಲ ಎಷ್ಟು ವರ್ಷ ಹಿಂದೆದ್ದು.

ಆಯ್ತು ಸರಿ ಹಾಗಾದ್ರೆ.

Hai ರಚನಾ ಹೇಗಿದ್ದೀ? .

ಏನ್ ಮಾಡ್ತಿದ್ದೀಯಾ? ಏನ್ course ಈಗ? ಇವಾಗ B.Pharma ಮಾಡ್ತಿದ್ದೇನೆ Bangalore ಅಲ್ಲಿ.

ನಾನು Manglore ಅಲ್ಲಿ Manglore University ಅಲ್ಲಿ M.Sc in Yogic Science ಅಂತ subject ಅಲ್ಲಿ. ಓಹ್ ಹೇಗಾಗ್ತದೆ course ಎಲ್ಲಾ ? ತುಂಬ ಚೆನ್ನಾಗಾಗ್ತಿದೆ actually. ತುಂಬ life ಬಗ್ಗೆ ಎಲ್ಲ ಕಲಿತೇವೆ ಜೀವನದ ಬಗ್ಗೆ. ಯಾವುದು ಯಾವುದು ವರ್ಷ ಇವಾಗ?

Second year second year. ನೀವು? Actually, ನಂದು ಮೂರ್ನೇ ವರ್ಷ. ಓಹ್ ಹೌದಾ.

ಆ ಮತ್ತೆ ಪರ್ವಾಗಿಲ್ಲ set ಆಯ್ತಾ ಎಲ್ಲಾ? ಹಾ, ನಂಗ್ ಪರ್ವಾಗಿಲ್ಲ ತುಂಬ ನಂಗ್ ತುಂಬಾ ಬೇಕಾದ subject ಏ ಇದು, ಹಾಗಾಗಿ ತುಂಬ ಚೆನ್ನಾಗಾಗ್ತದೆ . ಹಾ ಹಾ ಹಾ okay okay , ಯೋಗ ಬಗ್ಗೆ ಎಲ್ಲಾ ಹೇಳ್ಕೊಡ್ತಾರಾ? ಹಾ ಹೌದು, therapy ಬಗ್ಗೆ . Okay okay ಸರಿ. ನಿಂಗ್ ಮುಂಚೆಯಿಂದನು ಅದ್ರಲ್ಲೇ ಜಾಸ್ತಿ ರುಚಿ ಅಲ್ವಾ? ಹಾ, ಹಿಂದೆ ಎಲ್ಲ ಸ್ವಲ್ಪ ಸ್ವಲ್ಪ ಇತ್ತು ಆಮೇಲೆ join ಆದ್ಮೇಲೆ ಸ್ವಲ್ಪ ಜಾಸ್ತಿ ಅದ್ರ ಮೇಲೆ ಆಸಕ್ತಿ ಹಾಗೆ.

ಬಿಡುವೆಲ್ಲ ಸಮಯದಲ್ಲಿ ಏನ್ ಮಾಡ್ತಿಯಾ? ಹಾ, ಅಲ್ಲಿ ಆ ಯಾರು ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಐದೂವರೆ ಆರು ಗಂಟೆವರೆಗೂ ಅಲ್ಲೇ ಆಗುತ್ತೆ practical, theory ಅಂತ ಹೇಳಿ subject ಎಲ್ಲಾ ಇರುತ್ತೆ. ಮತ್ತೆ ಅದ್~ ಅದನ್ನು ಬಿಟ್ಟು ಆ ಸ್ವಲ್ಪ ಯಾವುದು ಅಹ್ ಯೋಗ ಹೇಳಿ ಕೊಡ್ಲಿಕ್ಕೆ ಹೊರಗೆ ಕಳಿಸ್ತಾರೆ. So ಅದು ಚೆನ್ನಾಗಾಗುತ್ತೆ. Internship ಅಂತ ಹೇಳ್ತೀವಲ್ಲ ಅದನ್ನೂ ಮಾಡ್ತಾ ಇದ್ದೇನೆ, ಹ್ಮ್. ಹೇಗೆ ಕೆಲ್ಸ ಎಲ್ಲ ಚೆನ್ನಾಗಿರತದಾ? ಹ್ಮ್ ನನ್ಗೆ ಸ್ವಂತವಾಗಿ ಶುರು ಮಾಡ್ಬೇಕುಂತಾ plan ಇದ್ದದ್ದು ಹಾಗೆ . ತುಂಬ ಕಮ್ಮಿ ಜನ ಆಯ್ಕೆ ಮಾಡ್ಕೊಳ್ತಾರಲ್ಲಾ course? ಹಾ ಹೌದು ಹಾಗೆ, ಮತ್ತೆ ನಿಮ್ಗೆ ಏನ್ plan ಇದೆ ನಿಮ್ದು ? ಅದೇ ಇವಾಗ ಮಾಡ್ತಿದ್ದೇನೆ pharmacy ಇನ್ನೊಂದು ವರ್ಷ ಇದೆ maths , ಅಲ್ಲೇ ಇನ್ನು ಮುಂದೆ ಸ್ವಲ್ಪ ಓದ್ಬೇಕಂತ ಇದ್ದೇನೆ. ಅಹ್ ಅಹ್ ಯಾವುದಾದ್ರೂ ಒಳ್ಳೆ ಸಂಸ್ಥೆ.

ಮತ್ತೆ ಏನು ಇಲ್ಲ, ಒಂದು ಸ್ವಲ್ಪ ಹೊತ್ತು ಆಯ್ತು ಪರ್ವಾಗಿಲ್ಲ.

ಹೌದು. ಆಮೇಲೆ pharmacy ಅಂದ್ರೆ ಆಮೇಲೆ ಒಂದು ಅಹ್ ಔಷ~ ಔಷಧಿ ಕೇಂದ್ರ ಥರ .

ಕಮ್ಮಿ ದರದಲ್ಲಿ ಎಲ್ಲ ಅಲ್ಲಿ ಕೊಡೊತರ ಮಾಡ್ಬೇಕ್ ಅಂತ ಇದೆ . ಹ್ಮ್ ಹ್ಮ್ ಹಾಗೆ ತುಂಬ interest ಇದೆ ನಿಮ್ಮ subject .

ಹೌದು, ಮತ್ತೆ free time ಅಲ್ಲಿ ಎಲ್ಲ ಏನ್ ಮಾಡ್ತಾ ಇರ್ತೀರಾ? Free ಅಂದ್ರೆ ಆ ಇಲ್ಲಿ ಆ ನಾನ್ ಬರೋದು ಇಲ್ಲಿ PG ಅಲ್ಲಿ ಇರ್ತೇನೆ.

So ಅದೇ PG ಅಲ್ಲಿ ಮಕ್ಳೆಲ್ಲ ಇರ್ತಾರೆ ಅವರ ಜೊತೆ ಸ್ವಲ್ಪ ಮಾತಾಡೋದು, ಅದನ್ನು ಬಿಟ್ರೆ ಇಲ್ಲಿ ಆ ಇಲ್ಲಿ ಬೆಳೆ ಆದಿದೆಲ್ಲಾ ಒಂದು ಇದು ಇದೆ ವ್ಯವಸಾಯ ಇದು ಇದೆ ಚಿಕ್ಕುದು, ಅಲ್ಲಿಗೆ ಕೆಲವು ಸತ್ತಿ ಹೋಗತಿರ್ತಿನಿ.

ಅದನ್ನು ಬಿಟ್ರೆ ಏನಾದ್ರೂ ಮಾಡ್ತಿರೋದು ಸ್ವಲ್ಪ ಆ ಆ drawing ಎಲ್ಲ ಹಾಗೆ.

So ತುಂಬ ಚೆನ್ನಾಗಿ ಹಿಂದೆನೂ painting ಮಾಡ್ತಿದ್ರಲ್ಲ ಈಗ್ಲೂ ತುಂಬ, ಅದ್ರಲ್ಲೇ ಮುಂದುವರಿತ್ತಿದ್ದೀರಾ ಅಂತಾ? ಹಾ ಹೌದು okay but , ಏನಂದ್ರೆ ಆ ಮುಂಚೆ ತರಾ ಬಿಡೋ ಹೊತ್ತೆಲ್ಲ ಸಿಗಲ್ಲ ಈಗ ಓದುದೇ ಜಾಸ್ತಿ ಇರ್ತದೆ .

ಆ ಕಡೆ ಬರೀ exam ಬರೀ ಪರೀಕ್ಷೆ ಪರೀಕ್ಷೆ ಅಂತ ಇರ್ತದೆ.

ಮುಂದಿನ್ ತಿಂಗ್ಳುನು ಇದೆ ಪರೀಕ್ಷೆ. ನಿಮ್ದು ಯಾವಾಗ ಪರೀಕ್ಷೆ? ನಮ್ಗೆ sem ಶುರುವಾಗಿ ಒಂದೂವರೆ ಒಂದು ತಿಂಗಳು sem end ಎಲ್ಲಾ ಆಗುವಾಗ ಒಂದು ಇನ್ನೊಂದೆರಡು ತಿಂಗ್ಳು ಹೋಗುತ್ತೆ ಮುಗ್ದು ಹೋಗುತ್ತೆ, ಆಮೇಲೆ ಇನ್ನೊಂದು ಅದಾಗಿ ರಜೆ ಆಗಿ ಇನ್ನೊಂದು sem ಇರ್ತದೆ ಅಲ್ಲಿಗೆ course ಮುಗೀತದೆ ನಮ್ದು . ಸರಿ ಹಾಗಾದ್ರೆ ನಾನ್ ಸ್ವಲ್ಪ ಓದ್ಕೊಳ್ತೆನೆ ಆಯ್ತಾ. ಹಾ ಸರಿ ಸರಿ, ನಂಗೂ ಸ್ವಲ್ಪ ಕೆಲ್ಸ ಇದೆ. call ಮಾಡು ಸಿಗುವ ಒಮ್ಮೆ ಮತ್ತೆ.

ಹಾ ನಾನ್ ಹುಷಾರಿದ್ದೇನೆ, ನೀನ್ ಹೇಗಿದ್ದೀ?

ಹಾ ನಾನ್ ಕೂಡ ಚನ್ನಾಗಿದ್ದೇನೆ ಮತ್ತೆ ಮನೇಲಿ ಎಲ್ಲರೂ ಆರಾಮನ?

ಹಾ ಎಲ್ಲ ಆರಾಮ್ ನಿಮ್ ಮನೇಲಿ ಎಲ ಹೇಗೆ? ಹಾ ನಮ್ ಮನೇಲಿ ಎಲ್ರು ಆರಾಮಾಗಿದ್ದಾರೆ.

Call ಮಾಡಿದ್ದು ನಂದೊಂದು birthday party ಇತ್ತು .

ಇಲ್ಲೇ ಮನೆಯಲ್ಲಿ ಮಾರ್ಚ್ ಇಪ್ಪ~ ಆಹ್ ಮೂವತ್ತಕ್ಕೆ.

ಮನೇಲಿ ಎಲ್ರು ಎಲ್ರನ್ನು ಕರ್ಕೊಂಡು ಬರ್ಬೇಕ್ ಆಯ್ತಾ ಮನೆಗೆ ಬರ್ಲಿಕೆ ಆಗೋದಿಲ್ಲ ತುಂಬಾ ಕೆಲಸಯೆಲ್ಲ ಉಂಟು .

Call ನಲ್ಲಿಯೇ call ಮಾಡಿದ್ರು ಅಂತ ಬೇಸರ ಮಾಡ್ಬೇಡ.

ಇಲ್ಲಪ್ಪ ಹಾಗೇನಿಲ್ಲ call ಮಾಡಿದ್ರಲಾ ಸಾಕು.

ಹೌದಾ. ಮನೇಲಿ ಎಲ್ರನ್ನು ಕರ್ಕೊಂಡು ಬನ್ನಿ ಎಲ್ರು. ಹಾ ಸರಿ ಆಯ್ತ್ ಸರಿ ಆಯ್ತ್ ಕರ್ಕೊಂಡು ಬರ್ತೇನೆ. ಮತ್ತೆ ಮನೆಯಲ್ಲಿಯೇ ಎಲ್ಲ ಹೊರಗಡೆ ಇಲ್ಲ party ಮನೆಯಲ್ಲೇ ಎಲ್ಲ ready ಮಾಡಿ ಇಟ್ಟಿದಾರೆ ಮನೆಯಲ್ಲಿ ಮಾಡೋಣ ಅಂತ.

ಹ್ಮ್ ಹಾಗೆ ಹ್ಮ್ special ಎಲ್ಲಾ ಉಂಟಾ? ಆಹ್ special ಉಂಟು ತುಂಬಾ special ಎಲ್ಲಾ special ಲಾಗಿ ಮಾಡ್ತಾರಂತೆ ಮತ್ತೆ food ಎಲ್ಲಾ ಮನೇಲೆಲ್ಲ ready ಮಾಡಲಿಕ್ಕಿಲ್ಲ ಹೊರಗಡೆಯಿಂದ ತರುದು.

ಮನೆಯಲ್ಲಿ ಮಾಡಿದ್ರೆ ಎಲ್ಲರಿಗೂ ಆಗೋದಿಲ್ಲ ಅಲ ಕೆಲಸ ಎಲ್ಲಾ ತುಂಬಾ ಇರ್ತದೆ ಅಲ ಮನೇಲಿ ಮಾಡ್ಲಿಕ್ಕೆ ಹಣ ಕೊಟ್ರೆ ಸಿಗ್ತದೆ ಅಲ ಹೊರಗಡೆಯಿಂದ.

Variety variety ಸಿಗ್ತದೆ ನಮಗೆ ಮನೇಲಿ ಆದ ಅಷ್ಟೆಲ್ಲ food ಮಾಡ್ಲಿಕ್ಕೆ ಆಗೋದಿಲ್ಲ ಅಲ ಮನೆಯಲ್ಲಿ.

ಹ್ಮ್‌ ಹಾಗಾಗಿ ಹೊರಗಡೆಯಿಂದ ತರ್ತಾರೆ.

ಆಹ್ ಹಾಗೆ ಮತ್ತೆ ಯಾರಿಗೆಲ್ಲ ಕರ್ದೆ?

ಏನು ಒಂದು ನೂರು ಜನದ ಅಂದಾಜ್ ಜಾಸ್ತಿ ಇಲ್ಲ ಒಂದು ನೂರು ಜ~ ಜನದ್ದು ಅಂದಾಜು ಮಾಡಿದ್ದಾರೆ.

ಕೆಲಸ ಉಂಟು dress ಎಲ್ಲ ತಗೆದು ಕೊಂಡು ಆಗಿಲ್ಲ ಇನ್ನುಸಾ ತಗೊಳ್ಬೇಕು ready ಆಗ್ಲಿಲ್ಲ ಏನು . ಹ್ಮ್ ಹ್ಮ್ .

ಮತ್ತೆ ಅವತ್ತು ಏನ್ ಕೆಲ್ಸ ಇಲ್ಲ ಅಲ.

ಇಲ್ಲಪಾ free ಇದೇನೆ ಬರುವ. ಹ್ಮ್ ಮನೆಯವರೆಲ್ಲ .